ಈ ಚಿತ್ರವು ಒಂದು ಕಚೇರಿದ್ ಆಗಿದೆ ಆ ಕಚೇರಿಯಲ್ಲಿ ನಾವ್ ನೋಡಬಹುದು ಒಂದು ಎ.ಸಿ ಯನ್ನು ನೋಡಬಹುದು ಒಂದು ಫ್ಯಾನ್ ಅನ್ನು ನೋಡಬಹುದು ಒಂದು ಗಡಿಯಾರ ಮತ್ತು ಕಂಪ್ಯೂಟರ್ ಯಂತ್ರ ಮತ್ತು ಪ್ರಿಂಟರ್ .

ಬಟ್ಟೆಗಳನ್ನು ಮಾರಾಟ ಅಂಗಿ ಟಿ ಶರ್ಟ್ ಪ್ಯಾಂಟ್ ವಸ್ತುಗಳನ್ನು ಮಾರಾಟ ಮಾಡ ವಿದ್ಯುತ್ ಬಲ್ಬ್ ಸಹ ನಾವು ನೋಡಬಹುದು.

ಕಬ್ಬಿಣದ ಗೋಲ್ ಪೋಸ್ಟ್ ಅನ್ನು ಸಹ ನೋಡಬಹುದು ಆಕಾಶ ಸ್ತಂಭ ಮನೆಗಳು ಮರಗಳು ಹುಲ್ಲಿನ ಮೈದಾನ.

ಈ ಚಿತ್ರದಲ್ಲಿ ಒಳಗಿನ ಭಾಗದಿಂದ ತಯಾರಿಸಿದ್ದಾರೆ ಮತ್ತು ಗೋಡೆಗಳು

ಈ ಚಿತ್ರ ಒಂದು ಪ್ಯಾಲೇಸ್ ದಾಗಿದೆ ಅಂದ್ರೆ ರಾಜ ಮಹಾಲ್ ಇದ್ರಲ್ಲಿ ಈ ರಾಜ ಮಹಾಲ್ ಅನ್ನು ಉಲ್ಲನ್ ನಿಂದ --

ಮತ್ತು ವಿದ್ಯುತ್ ಸ್ತಂಭವನ್ನು ನೋಡಬಹುದು ಮರಗಳು ಆಕಾಶ ಮತ್ತು ಕಬ್ಬಿಣದ ಫೆನ್ಸು

ಮತ್ತು ಒಂದು ಆಟೋನೂ ನೋಡ್ಬೋದು ಒಂದು ದರ್ಗಾ ಅಲ್ಲ್ ಅವರ್ ಮನೆಗಳು ಮರಗಳು ಆಕಾಶ ಮತ್ತು ಜೋಕಾಲಿ --

ದೇವಕಾ ಪ್ರಕಟಣೆ ಎಂದು ಬರೆಯಲಾಗಿದೆ ಒಂದು ಆಟೋ ದ್ವಿಚಕ್ರ ವಾಹನ ಮತ್ತು ಎಲ್ಲ ಸ್ಟೇಷನ್ ಅಲ್ಲಿರೋ --